ಶೀಟ್ನ ಹೋಲೊ ಬ್ಲಾಕ್ಸ್ ಅಲ್ಲಿ ಕಟ್ಟಿರುವಂತಹ ಇದೊಂದು ಚಿಕ್ಕದಾಗಿರುವ ಗ್ಯಾರೇಜು .

ಓಪನ್ ಆಗಿರುವುದನ್ನು ನೋಡ್ತಾ ಇದ್ದಿವಿ ಈ ಅಂಗಡಿಯ ಹೆಸರು --

ಮೈಸೂರ್ ಟ್ಯಾಕ್ಸಿ ಅನ್ನು ನಾವು ಕಾಣ್ತಾ ಇದಿವಿ.

ಈ ಕ್ಲಾಶ್ಸ್ರೂಮ್ ಅಲ್ಲಿ ಒಂದ್ ಫ್ಯಾನ್ ಇದೆ.

ಎರಡು ವಿಂಡೋಸ್ ಇದೆ ಮತ್ತು ಒಂದು ನೋಟೀಸ್ ಬೋರ್ಡ್ ಇದೆ ಮತ್ತು ಹಲವಾರು --

ಚಿತ್ರದಲ್ಲಿ ನಾವು ಹಲವಾರು ಮಹಿಳೆ ಒಂದು ಜಾಗದಲ್ಲಿ ಕುಳಿತುಕೊಂಡು --

ಈ ಚಿತ್ರದಲ್ಲಿ ನಾವು ಒಂದು ಸಲೂನ್ ಅನ್ನು ನೋಡ್ತಾ ಇದ್ದಿವಿ ಈ ಸಲೂನಿನಲ್ಲಿ --

ಇಲ್ಲಿ ಪಾರ್ಕಿಂಗ್ ಸಹ ಇದೆ ಇದು ಎಂಟ್ರನ್ಸ್ ಅಲ್ಲಿ ದೊಡ್ಡದಾದ ಬೋರ್ಡ್ ಅನ್ನು --

ಈ ಚಿತ್ರದಲ್ಲಿ ನಾವು ಒಂದು ಸಂಜೆಯ --

ನಾವು ಕಾಣ್ ಬೋದು ಮತ್ತು ಅಕ್ಕ ಪಕ್ಕ ಇರುವ ದೊಡ್ಡ ದೊಡ್ಡ --

ಇಲ್ಲಿ ಹಸಿರಾದ ಹೂಗಳಿಂದ ಕೂಡಿರುವ ಈ ಗಾರ್ಡನ್ .

ಮತ್ತು ಚಿಕ್ಕ ಚಿಕ್ಕ ಪಾಟಿನಲ್ಲೂ ಸಹ ಹಲವಾರು ಗಿಡಗಳಿರುವುದನ್ನು --

ಈ ಚಿತ್ರವನ್ನು ನೋಡ್ತಾ ಇದ್ದಿವಿ ಈ ಕಾಡಾನೆ ಅನ್ನು--

ಆ ತುಂಬಾ ಬಿಸಿಲಾದ ಕಾರಣ ಹಲವಾರು ಛತ್ರಿಯಲ್ಲಿ --

ಅರಣ್ಯವನ್ನು ಕಾಣತಾ ಇದೀವಿ ಈ ಅರಣ್ಯ ಒಳಗಡೆ ಇನ್ --

ಇಲ್ಲಿ ಜನರು ಸಹಾ ಓಡಾಟ ಇರೋದ್ನ ನೋಡಬಹುದು ಮತ್ತು --

ಟೂ ವೀಲರ್ ಪಾರ್ಕಿಂಗ್ ಸಹ ಮಾಡಿದ್ದಾರೆ ಈ ಚಿತ್ರದಲ್ಲಿ --

ಮತ್ತು ಇಲ್ಲಿ ಸ್ಕೈ ವಾಕ್ ಸಹಾ ಚಿತ್ರದಲ್ಲಿ ನೋಡತಾ ಇದೀವಿ --

ಹೈರ್ಸ್ಟೈಲ್ ಮಾಡಿ ಸೆಲ್ಫಿಯೇ ಅನ್ನು ತೆಗಿತಾ ಇರೋದನ್ನ--

ಈ ಬೆಟ್ಟ ಗುಡ್ಡ ಹಸಿರಾದ ಗಿಡಗಳಿಂದ ಕೂಡಿರುದನ್ನುನಾವು--

ಈ ಗರ್ಡಾನಿನಲ್ಲಿ ಹಸಿರಾದ ಹುಲ್ಲುಗಳಿನಿಂದ ಕೂಡಿರಿವ ಚಿಕ್ಕ--

ಈ ದೃಶ್ಯದಲ್ಲಿ ನಾವು ಒಂದು ರೈಲ್ವೆ ಸ್ಟೇಷನ್ ನೋಡ್ತಾ ಇದೀವಿ.

ಪ್ರಾವಿಶನ್ ಸ್ಟೋರಯನ್ನು ನೋಡತಾ ಇದೀವಿ ಇಲ್ಲಿ ಹಲವಾರು --

ಈ ಚಿತ್ರದಲ್ಲಿ ನಾವು ಒಂದು ನದಿಯನು ನೋಡತಾ ಇದೀವಿ ಸಂಜೆ --

ಈ ಚಿತ್ರದಲ್ಲಿ ನಾವು ಒಂದು ಚಿಕ್ಕ ಪುಸ್ತಕದ ಅಂಗಡಿ--

ಮಾರಾಟ ಮಾಡ್ತಾ ಇರುವ ಈ ವ್ಯಕ್ತಿಗಳನ್ನು ನಾವು ನೋಡಬಹುದು.

ಈ ದ್ರಶ್ಯದಲ್ಲಿ ನಾವು ಒಂದು ಐ ಕ್ಲಿನಿಕ್ ನೋಡತಾ ಇದೀವಿ ಈ ಐ ಕ್ಲಿನಿಕೆ ನಲ್ಲಿ --

ಮಾರಾಟ ಮಾಡುದಕ್ಕೆ ಹಾಕಿರೋದನ್ನ ಈ ಚಿತ್ರದಲ್ಲಿ ನೋಡಬಹುದು.